ಇದು ಅತ್ಯಂತ ದೊಡ್ಡದಾ ಪ್ರಾಣಿ ಯಾಗಿತ್ತೇ ಒಂದ್ ಒಂದ್ಸಲ ಏನಾರಾ ಒಬ್ಬ ಮನುಷ್ಯನ್ ಮೆಲ್ ಒಂದೇ ಕಾಲ್ ಇಡ್ತಪ್ಪ ಅಂತ ಅಂದ್ರೆ ಅವ್ನ್ ಅಲ್ಲೇನೇ ಹೊಗೆನೆ.

ಇದ್ರಿಂದ ಅವರ ಅರೋಗ್ಯ ಕೆಡಿಸ್ಕೊಂಡು ದವಾಖಾನೆಗ್ ಸೇರಿ ರೊಕ್ಕಾ ಖರ್ಚ್ ಮಾಡ್ತಾರೇ.

ನಾವು ಅವುಗಳನ್ನ ಕಡಿತಾ ಇದೀವಿ ಈ ಮರಗಳಿಂದ ನಮಗೆ ಆಕ್ಸಿಜನ್ ಸಿಕ್ತದ.

ಜಾಸ್ತಿ ಜಾಸ್ತಿ ಖರ್ಚ್ ಮಾಡ್ ಕತ್ತಿವಿ ಆದ್ರೆ ನಾವ್ ಹಂಗ್ ಮಾಡ್ ಬಾರದ್ ನೀರನ್ನ ಆದಷ್ಟು ಕಡಿಮೆ ಬಳಸಬೇಕು ನೀರ್ ಇಲ್ಲಾ ಅಂತ ಅಂದ್ರೆ ನಾವ್ ಬದಕಕ್ಕ ಸಾಧ್ಯಯಿಲ್ಲ.